ಓ ಖಾರ ಇರುತ್ತೆ ಜಾಸ್ತಿ

ಮಾಡೋದು ಚೆನಾಗಿರಲ್ಲ. ಒಳ್ಳೆ ಟಮೊಟೂ ಗೊಜ್ಜು ಅನ್ನ ಇದ್ದಂಗಿರುತ್ತೆ.

spicy ಏನು ಇರಲ್ವ spicy ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ರಾಜಣ್ಣ egg rice ಅಂತ ಒಂದು ಇದೆ.

ನೀವು ಇವಾಗ ಅಂದ್ರೆ ಮೂರು ಗಂಟೆಗೆ egg rice ಅಂಗಡಿಗೆ ಹೋದ್ರೆ.

ನಿಮುಗ್ ಐದು ಗಂಟೆಗೆ egg rice ಸಿಗುತ್ತೆ. ಆ range ಗೆ rush ಇರುತ್ತಲ್ಲಿ.

ನೀವು ನಮ್ ಊರುಗ್ ಬರ್ಬೇಕಂತ ಇದ್ರಲ್ವ

ನಮ್ ಊರುಗ್ ಬಂದ್ರೆ ಒಂದು ಸಲ ಮಂತ್ರಾಲಯಗ್ visit ಮಾಡಿ. ಹಾ ಹಾ ಮಂತ್ರಾಲಯಗ್ ಹೋಗಿದಿವಿ. ಒಂದು ಸಲಿ ಮೂಡಿ ಎಲ್ಲಾ ಕೊಟ್ಟಿದಿವಿ. ಆ ದೇವ್ರ ದರ್ಶನ ಮಾಡ್ದಂಗು ಇರುತ್ತೆ ನಿಮಗಲ್ಲಿ ಪ್ರಸಾದ ಸಿಗುತ್ತೆ ತುಂಬ ಚೆನಾಗ್

ಹಾ ಇವಾಗ್ ಇನ್ನು ಚೆನಾಗ್ ಮಾಡಿದಾರೆ ಹಾ ಹಾ ತುಂಬ ಪ್ರಶಾಂತವಾಗಿರುತ್ತೆ.

ತುಂಬ ಭಕ್ತಾಧಿಗಳು ಬರ್ತಾರೆ ನೋಡಕೆ ತುಂಬ ಒಳ್ಳೆ ಜಾಗ ಹೌದೌದು ರಾಘವೇಂದ್ರ ಸ್ವಾಮಿಗಳು ಅಲ್ವ ತುಂಬ ಚೆನಾಗಿರುತ್ತೆ.

ಆ ಊರ್ ಕಡೆ ಬಂದಾಗ ಹೋಗ್ತಾ ಇರ್ತೀನಿ ಅಜಯ್ ಅವ್ರೆ ಮತ್ತೆ ಸುನಿಲ್ ಅವ್ರೆ ಏನ್ ಸಮಾಚಾರ

ಏನ್ ಇಲ್ಲ ಅಜಯ್ ಅವ್ರೆ ಮತ್ತೆ ಏನ್ ಮಾಡ್ತಾ ಇದಿರ. ನಾವು ಮನೆಯವ್ರು ಎಲ್ಲಾ ಊಟ ಮಾಡುದ್ರು

weather conditions ಎಲ್ಲಾ ಚೆನಾಗ್ ಇದಿಯ ಅಲ್ಲಿ .

ಆದ್ರೂನು ice cream ಇಷ್ತೊತ್ನಲ್ಲಿ

ಈ ಕಡೆ ನಿಮ್ ಕಡೆಗೆ compare ಮಾಡಿದ್ರೆ ಈ ಕಡೆ ಕಮ್ಮಿನೆ ಬಿಸಿಲು

ಇಲ್ಲಿ ಬೆಳಗ್ಗೆ ಇಂದ ಮಧ್ಯಾನ ವರ್ಗು fourty degrees fourty two degrees ಇರುತ್ತೆ.

ಇಲ್ಲಿ ಇಲ್ಲಿನ್ weather conditions ಗೆ ಇಲ್ಲಿ ಖಾರ ತಿನ್ನದು ಕಷ್ಟ ಆಗುತ್ತೆ ಅಜಯ್ ಅವ್ರೆ

ಆ ತರ ಅಲ್ಲ ಅಂದ್ರೆ ನಿದ್ದೆ ಮಾದೋದುಕ್ಕಿರ್ಬೋದು ವಯಸ್ಸದವ್ರ್ಗೆಲ್ಲ ತುಂಬ ಕಷ್ಟ ಆಗುತ್ತಿಲ್ಲಿ ಹೌದೌದು ಶೆಕೆ ಗೆ ನಿದ್ದೆ ಬರಲ್ಲ ನಮ್ parents ಕೂಡ ಹೇಳ್ತಾ ಇದ್ರು ಇನ್ನೊಂದ್ ಸ್ವಲ್ಪ ವರ್ಷ ಇದ್ದು ಬಿಟ್ಟು ಆಮೇಲೆ ಆ ಕಡೆಗ್ shift ಆಗಣ ಅಂತ ಇದಾರಂತೆ.

ನಂಗು ಒಳ್ಳೆದಾಗುತ್ತೆ.hostel ಗೆ ಹತ್ರ hostel ಬಿಟ್ಟು ಬಿಡ್ತಿನಿ ಅವಗ college ಓದು ಎಲ್ಲಾ ದೂರ ಆಗಲ್ವ ಇಲ್ಲ ಇಲ್ಲ ಬ್ಯಾಂಗ್ಳೂರ್ ಗೆ shift ಆಗ್ತಾರಂತೆ ನಮ್ ಊರಿಂದ

ಹೌದು ಅದುನ್ನೇ ಹೇಳಿದ್ದು. ಅದುಕ್ಕೆ hostel ಬಿಟ್ಟು ಬಿಟ್ಟು ಮನೇಲೆ ಇರ್ಬೊದಲ ಅವಗ ಆರಾಮಾಗಿ

ಒಳ್ಳೆ ರುಚಿ ರುಚಿಯಾಗಿ ತಿಂಡಿ ತಿನಿಸುಗಳು ತಿನ್ಬೋದು ಇಲ್ಲಿ.

ಆಗಿ ಆಗಿ ಇಲ್ಲಿನ್ ತಿನಿಸುಗಳು ತಿಂದ ಮೇಲೆ ದಪ್ಪ ಆಗ್ಲೇ ಬೇಕು. ಆ ಮತ್ತೆ ಹೇಳ್ಬೇಕು ನೀವೇ

ನಮ್ ಮನೆಯವರದು ಎಲ್ಲಾ ಆಯ್ತು ಇವಾಗ ಮಲಗೋ time ಕೂಡ ಆಗಿ ಬಿಟ್ಟಿದೆ. ಇಲ್ಲೆಲ್ಲಾ ಬೇಗ ಮಲ್ಕೊಂತಾರೆ ಅಜಯ್ ಅವ್ರೆ .

ಇಲ್ಲ ಇಲ್ಲ ನಮ್ ಮನೇಲಿ ಯಾರು ಉಪ್ಯೋಗ್ಸಲ್ಲ. ಬೇರೆ ಕಡೆ ಎಲ್ಲಾ ಮಾಡ್ತಾರೆ ಸಾಮಾನ್ಯವಾಗಿ .

ನಾವು ಮಲಗೋ time ಆಯ್ತು

ಮತ್ತೆ ನೀವು ಈ ಕಡೆ ನಾಳೆ ಬರ್ತಿರಲ ಮುಂದಿನ ವಾರ .

ಹ ಸರಿ ಅಜಯ್ನ ಅವರೇ ನಗೊಂದು phone ಮಾಡಿ. ನಾನು ಬರ್ತೀನಿ ನಿಮ್ಮನ್ನ

ಹಾಯ್ ದಿವ್ಯಾ, ನಾನ್ ಹುಷಾರಿದ್ದೇನೆ, ನೀನ್ ಹೇಗಿದ್ಯಾ? ನಾನು ಈಗ ಹುಷಾರಿದ್ದೇನೆ, ಮೊದ್ಲೆಲ್ಲಾ ತುಂಬಾ vomiting ಗೆಲ್ಲ ಇತ್ತಲ್ಲಾ, ಹಾಗೆ ಸ್ವಲ್ಪ suffer ಆದೆ ನಾನು ಈಗ ಹುಷಾರಿದ್ದೇನೆ. ಹೌದಾ, ಈಗ ಎಷ್ಟ್ ತಿಂಗ್ಳು ನಿಂಗೆ?

ನಾನು SDM ಆಯುರ್ವೇದಿಕ್ಕಿಗೆ ಹೋಗುದು ವೀಣಾಮಯ್ಯ doctor . ಓ ಆಯುರ್ವೇದಿಕಾ? ಹಾ ಅಂದ್ರೆ ನನ್ನ ಅಕ್ಕನಿಗೆಸ ಅಲ್ಲಿಯೇ delivery ಆದದ್ದಲ್ಲಾ, ಹಾಗಾಗಿ ಅವಳ್ ಅಲ್ಲಿಗೆ ಹೋಗು ಅಂತೇಳಿದ್ಲು.

ಹಾಗೆ ನಾನು ಅಲ್ಲಿಗೆ ಹೋಗ್~ ಹೋಗ್ತಾ ಇದ್ದೇನೆ. ಹಾ, ಹೇಗೆ facility ಎಲ್ಲ ಹೇಗೆ ಉಂಟು?

facility ಅಂದ್ರೆ ಹಾಗೇನಿಲ್ಲ, hospital ಅಲ್ಲಾ.

ಹ್ಮ್ ಎಲ್ಲಾ hospital ಅಲ್ಲಿ ಹೇಗೆ ಉಂಟೋ ಹಾಗೆ, ಆದ್ರೆ ಸ್ವಲ್ಪ medicine ಎಲ್ಲಾ ಆಯುರ್ವೇದಿಕ್.

ಮತ್ತೆ ಕೆಲವು english tablets ಕೊಡ್ತಾರೆ ಈಗ polic acid , ಮತ್ತೆ ನಂಗೆ ತುಂಬಾ vomiting ಇತ್ತಲ್ಲ.

ಅದಕ್ಕೆಲ್ಲ ನಂಗೆ ಇದು ಅನಿಸಟ್ಟೆ ಕೋಡ್~ ಕೊಡ್ತಿದ್ದದ್ದು, english hospital ಲ್ಲಿ ಹೇಗೆ ಕೊಡ್ತಾರೆ tablets ಈಗ ನಮ್ಮ private hospital ಎಲ್ಲ ಹೇಗೆ ಕೊಡ್ತಾರೆ ಹಾಗೆವೆ tablets ಲ್ಲಾ ಕೊಡ್ತಿದ್ರು. ಮತ್ತೇ, ಇದು vitamin ಈಗ vitamin, calcium ಅದೆಲ್ಲ ನಂಗೆ ಆಯುರ್ವೇದಿಕ್ಕೇ. ಹೊ ಹಾಗೆ ಹಾಗೆ. ಹೌ ಆದ್ರೆ ಆಯುರ್ವೇದಿಕ್ ತಗೊಂಡ್ರೆ body full heat ಆಗ್ತದೆ ನಮ್ಗೆ.

ಅದಕ್ಕೆ ತುಂಬಾ ನಾವು . ಹೌ ಸೀಯಾಳ ಅಂದ್ರೆ ಈಗ pregnant ಕೆಲವರು ಹೇಳ್ತಾರೆ ಜಾಸ್ತಿ ಸೀಯಾಳ ಎಲ್ಲಾ ಕುಡೀಬಾರ್ದು ಅಂತ, fruits ಎಲ್ಲ ತಿಂತಾ ಇರ್ತೇನೆ.

ಜಾಸ್ತಿ fruits ತಿಂದ್ರೆಸ ನಂಗೆ ಶೀತ ಆಗ್ತದೆ.

ಹಾಗೆ medicine ಎಲ್ಲ ತುಂಬಾ ಉಂಟಾಂತಲ್ಲ? medicine ತುಂಬಾ ಅಂದ್ರೆ, morning ಒಂದು ಅವರದ್ದು ಒಂದು tablet ಉಂಟು ಅದು ಆಯುರ್ವೆದಿಕ್ಕೇ.

ಮತ್ತೇ ಒಂದು calcium syrup ಉಂಟು.

ಮತ್ತೆ ಹ್ಮೂ ಒಂದು ಲೇಹ ಕೊಡ್ತಾರೆ ಅದು.

ಮತ್ತೇ, ಮಧ್ಯಾಹ್ನ vitamin tablet .

ಮತ್ತೇ ರಾತ್ರಿ same ಅದು, morning ಎಂತ ದ ತಕೊಳ್ತೇವೆ ಅದನ್ನೇ ರಾತ್ರಿಗೆಸಾ ತಗೊಳ್ಬೇಕು. ಹೌದಾ, ಮತ್ತೆ ಮಗು~ ಮಗುವಿನ ಬೆಳವಣಿಗೆ ಎಲ್ಲ ಹೇಗೆ ಉಂಟಂತೆ? ಮಗೂದು ಈಗ ಮೊನ್ನೆ scanning ಮಾಡಿಸಿದ್ದೇನೆ ನಾನು ತುಂಬಾ ಸಪೂರ ಇದ್ದೇನಲ್ಲ?

ಹಾಗಾಗಿ ಸ್ವಲ್ಪ ಮಗುವಿನ ಬೆಳವಣಿಗೆಸ ಕಮ್ಮಿ ಉಂಟು ಹೇಳಿದ್ದಾರೆ, ಅದಕ್ಕೆ ಅಂದ್ರೆ ನಾವು food ಸರೀ ತಿನ್ಬೇಕು ನಮ್ಮ ಮೇಲೆ depend ಅದು. ಹೇಗೆ food ತಗೊಳ್ತೇವೆ ಹಾಗೆ ಮಗುವದು growth ಆಗ್ತದೆ. ಈಗ next month ಒಂದು fetal echo ಬರ್ದಿದರೆ.

ಅದೊಂದು five six seven month ಇಂದ ನಂತ್ರ correct ಆಗ್ತದೆ ಅಂದ್ರೆ ನಮ್ಗೇ food ಎಲ್ಲಾ correct ಬೀಳ್ತದಲ್ಲ.

ನಾನೀಗ ಕೆಲಸಕ್ಕೆಸ ಹೋಗ್ತಾ ಇದ್ದೇನಲ್ಲ? ಸ್ವಲ್ಪ ನಂಗೆ balance ಮಾಡ್ಲಿಕ್ಕೆ ಈಗ. ಆ ಕಷ್ಟ ಆಗ್ತದೆ ಅದುಸಾ food ಸ balance ಮಾಡ್ಬೇಕು, ಈಚೆ ನನ್ನ health ಸ balance ಮಾಡ್ಬೇಕು, ಎಲ್ಲಾ balance ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಈಗ ಕೆಲಸ ಬಿಡುವಾಗೆಸ ಇಲ್ಲ. ಈಗ ಕೆಲಸ ಬಿಟ್ರೆ ಮತ್ತೆ last ಗೆ delivery leave ಸಿಗುದಿಲ್ಲ, ಈಗ delivery leave ಸಿಗ್ಬೇಕಿದ್ರೆ ಈಗ ಕೆಲಸ ಮಾಡ್ಬೇಕಾಗ್ತದೆ, ಹಾಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ continuous . ಹಾ ಅದು ಹೌದು, ಎಷ್ಟು ದಿನಕ್ಕೊಮ್ಮೆ hospital ಗೆ ಹೋಗ್ಲಿಕ್ಕೆ? ನಂಗೆ fifteen days ಗೆ ಒಂದ್ಸಲ.

ಈಗ ಇನ್ನು next month ಡಿಸೆಂಬರಲ್ಲಿ.

ಸರೀ ಹಾಗಾದ್ರೆ ನಾನ್ ನಿಂಗೆ ಇನ್ನೊಮ್ಮೆ ಮಾಡ್ತೇನೆ ಆಯ್ತಾ?

ಹಾ ನಾನ್ ಹುಷಾರಿದ್ದೇನೆ, okay okay .

ನನ್ಗೆ ಇವತ್ತು ಆ ನಂದು college ಅಲ್ಲಿ ಒಂದ್ ಪ್ರಬಂಧ ಇತ್ತು ಹವ್ಯಾಸದ್ ಬಗ್ಗೆ ಮಾತಾಡ್ಬೇಕಂತ ನಾನ್ ಅದ್ರ ಬಗ್ಗೆ ಮಾತಾಡ್ಬೇಕಂತ ನಿಮ್ಗೆ call ಮಾಡಿದ್ದೆ. ಅಂದ್ರೆ ನಂದು ಹವ್ಯಾಸಗಳ್ ಬಗ್ಗೆ ಎಲ್ಲ ಮಾತಾಡ್~ ಹವ್ಯಾಸಗಳ್ ಬಗ್ಗೆ ಒಂದ್ ಪ್ರಬಂಧ ಬರಿಬೇಕಂತ. ನಿನ್ಗೆ ಅದ್ರಲ್ಲಿ ಏನಾದ್ರು ideas ಇದೆಯಾ ಅಂತ ಕೇಳಿಕ್ಕೆ ನಿನ್ಗೆ call ಮಾಡಿದ್ದೆ. ಹವ್ಯಾಸ ನಿನ್ ಆ ನನ್ಗೆ ತುಂಬ ಹವ್ಯಾಸ ಇದೆ ನಿನ್ಗೆ ಗೊತ್ತಿದೆಯಲ್ಲ ನನ್ಗೆ book ಓದುವ ಹವ್ಯಾಸ ಇದೆ ಹಾಗೆ ಬರಿಯೋ ಹವ್ಯಾಸ ಇದೆ . ಹಾಗೆ ನನ್ಗೆ ಆ gardening ಮಾಡ್ಲಿಕ್ಕೆ ಗಿಡ ನೆಡುವ ಹವ್ಯಾಸ ಇದೆ ಅದನ್ನು ಬೆಳೆಸುವ ಹವ್ಯಾಸ ಇದೆ ಮತ್ತೆ ಹಳೆ ಹಳೆ coin ಗಳನ್ನ collect ಮಾಡುವ ಹವ್ಯಾಸ ಇದೆ. ಮತ್ತೆ drawing ಮಾಡುವ ಹವ್ಯಾಸ ಇದೆ. ಈ ತರ ನನ್ಗೆ ತುಂಬ ಹವ್ಯಾಸ ಇದೆಯಲ್ಲ ಹಾಗೆ ನನ್ಗು college ಅಲ್ಲಿ ಅದ್ರ ಬಗ್ಗೆಯೇ ಒಂದ್ ಪ್ರಬಂಧ ಬರಿಬೇಕಂತ ಇದ್ರು ಅದ್ಕೆ ನಾನ್ ನಿನ್ಗೆ ಸ್ವಲ್ಪ topics ಎಲ್ಲ ಕೇಳುವ ಅಂತ ಇದ್ದೆ . ನಾನ್ ಚಿಕ್ಕವಳಿರುವಾಗ ತುಂಬ ಆ coin collect ಮಾಡ್ತಾ ಇದ್ದೆ ಈ ತರ ಆ ಹತ್ತ್ ಪೈಸೆ, ಇಪ್ಪತ್ತ್ ಪೈಸೆ, ಆಮೇಲ್ ಐವತ್ತ್ ಪೈಸೆ, ಇಪ್ಪತೈದ್ ಪೈಸೆ ಒಂದ್ ರುಪಾಯ್ ಮತ್ತೇ ಈ foreign country ದು coins ಅನ್ನೆಲ್ಲಾ collect ಮಾಡ್ತಾ ಇದ್ದೆ. ಮತ್ತೆ ಆ ಮತ್ತೇನಂದ್ರೆ ನಾನ್ ಮತ್ತೆ ಇದು ಮಾಡ್ತಾ ಇದ್ದೆ ಆ dance log ಮಾಡ್ತಾ ಇದ್ದೆ ಆ ಅಂದ್ರೆ movie ನೋಡಿ ಎಲ್ಲ dance ಮಾಡ್ಲಿಕೆಲ್ಲ ಹೋಗ್ತಾ ಇದ್ದೆ. ಆ ಮತ್ತೆ ಆ ಮತ್ತೇನಂದ್ರೆ ನಾವು drawing ಮಾಡ್ತಾ ಇದ್ವಿ ಚಿತ್ರಕಲೆ ಚಿತ್ರಕಲೆ ಮಾಡ್ತಾ ಇದ್ವಿ ನಾನ್ ನೋಡಿದ್ದೆಲ್ಲ paint ಮಾಡ್ತಾ ಇದ್ದೆ. and ನನ್ಗೆ ಯಾರಾದಾದ್ರು sketch ಬರಿಯುದಂದ್ರೆ ಇಷ್ಟ. ಮತ್ತೆ ನಾನ್ flowers ಇದ್ದು ಹೂವಿದೆಲ್ಲಾ ತುಂಬನೇ ಚಿತ್ರ ಬಿಡಿಸ್ತಿದ್ದೆ. ಹಾಗೆ ಈಗ ನೋಡುದಾದ್ರೆ ಈಗ ಹಾಗೆ ಸಣ್ಣಕಿನ್ನ ಹವ್ಯಾಸ ಯಾಕೋ ಅನಿಸ್ತದೆ ಈಗ ದೊಡ್ಡವರಾದ್ಮೇಲೆ ಅ ಹವ್ಯಾಸಗಳಿಲ್ಲ ಈಗ ನಮ್ಮ್ ಹವ್ಯಾಸದಲ್ಲಿ ಕೂಡ ಏನೋ. Changes ಆಗಿದೆ ಬದಲಾವಣೆ ಆಗಿದೆ ಅಂತ ಅನಿಸ್ತಿದೆ. ಈಗ ಬಂದು ನನ್ಗೆ ಆ ಬ~ drawing ಬಿಡಿಸುದಕಿಂತ ಈಗ ನನ್ಗೆ ಕೇಳುದಂದ್ರೆ ತುಂಬ ಖುಷಿ ಆಗ್ತದೆ. ಅದೊಂದು hobby ಆಗಿದೆ ದಿನಾಲು ನನ್ಗೆ ಹಾಡ್ ಕೇಳಿ ಮಲಗಲೇ ಬೇಕು ಅದೊಂದು ನನ್ ಹವ್ಯಾಸ ಆಗಿ ಬಿಟ್ಟಿದೆ.

ಅದು ಜಾನಪದ ಹಾಡ್ ಆಗ್ಲಿ ಅಥವಾ ಆ ಒಂತರ fee~ ಆ feelings ಹಾಡ್ ಆಗ್ಲಿ ಅತ್ವ e~ energy ಕೊಡುವ ಹಾಡ್ಗಳಾಗ್ಲಿ ಇಂತ ಹಾಡ್ಗಳನ್ನ ಕೇಳ್ತಾನೆ ಇರ್ಬೇಕಂತ ಅನಿಸ್ತದೆ ಈಗ ಬಂದು. ಹಾಗೆ ಆ~ ಆಸೆ ಆಗ್ಬಿಟ್ಟಿದೆ. ಇನ್ನೊಂದ್ ಬಂದು ಈಗೀಗ ನನ್ಗೆ ಸ್ವಲ್ಪ ಹವ್ಯಾಸ ಅಂತ ಏನ್~ ಅಲ್ಲ ಆ ಈಗ ಬಂದು ನನ್ಗೆ ಕಲಾಕೃತಿಗಳ ಮೇಲೆ ಸ್ವಲ್ಪ ಜಾಸ್ತಿ.

ಅದ್ರ್ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ವಳ್ಕೊಳ್ಬೇಕಂತ ಅನಿಸ್ತಿದೆ ಅದು ಒಂತರ ಹವ್ಯಾಸ ಆಗಿದೆ. ಯಾವಾಗ್ಲೂ ನಾನು ಕಲಾಕೃತಿ craft work, art work ಎಲ್ಲ ಮಾಡ್ತಾ ಇರ್ತೇನೆ ಈಗೀಗ ಬಂದು ಯಾವಾಗ್ಲೂ try ಮಾಡ್ತಾ ಇರ್ತೇನೆ ನಾನ್ ಅದ್ನೇಲ್ಲ ಮಾಡ್ಲಿಕ್ಕೆ. ಆ ಅಂದ್ರೆ ಆ craft work ಅಂದ್ರೆ ಸೀರೆಯ ಮೇಲೆ ಆ ನೂಲನ್ನು ಉಪಯೋಗಿಸಿ ಹೂವನ್ನು ಬಿಡಿಸುದು ಅಥವಾ ನಮ್ದು ಶಾ~ ಇದು uniform ಎಲ್ಲ ಕಾಲಿ ಬಟ್ಟೆ ಇರ್ತದಲ uniform ಅದ್ರಲ್ಲಿ design ಆಗಿ ಹೂ ಬಿಡಿಸುವುದು. ಇಂತದೆಲ್ಲ ಮಾಡ್ಬೇಕಂತ ಇರ್ತೇನೆ ಈಗ ಮಾಡ್ತಿದ್ದೇನೆ ಇದೀಗ ನಂದ್ ಹವ್ಯಾಸ ಆಗಿ ಬಿಟ್ಟಿದೆ ನಾನ್ ಅದನ್ನ ಮುಂದೆ ಕೂಡ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೇನೆ. ಈಗ ಇದನ್ನೆಲ್ಲಾ ನಾನು ಆ ಪ್ರಬಂಧದಲ್ಲಿ ಬರಿಬೇಕಂತನೂ ಇದ್ದೇನೆ. ಈಗ ಮತ್ತೆ ನನ್ಗೆ ಈಗ ನಾನ್ ಈ ಆ ಕಿವಿದೆಲ್ಲಾ ಮಾಡ್ತೇನೆ thread ಉಪಯೋಗಿಸಿ, ನೂಲನ್ನು ಉಪಯೋಗಿಸಿ ರೇಷ್ಮೆ ನೂಲುಗಳಿಂದ ಕಿವಿದ್ದು ಮಾಡ್ತೇನೆ. ನಾನ್ ಕಿವಿದ್ದು ಮಾಡಿ ಮಾರಾಟ ಮಾಡ್ತೇನೆ ಅದು ಕೂಡ ನಂದೊಂದು ಹವ್ಯಾಸ ಆಗಿ ಬಿಟ್ಟಿದೆ ಹವ್ಯಾಸ ಅಂತನೇ ಅದನ್ನು ಮಾಡಿದ್ದು. ಈಗ ಬಂದು ಅದನ್ನು ನಾನು ಮಾರಾಟ ಎಲ್ಲ ಮಾಡ್ಲಿಕ್ಕೆ ಉಪಯೋಗಿಸ್ತೇನೆ. ಹಾಗಾಗಿ ಇದೆಲ್ಲ ನಂದು ಹವ್ಯಾಸ ಆಗಿದೆ ಇದೆಲ್ಲ topic ಗಳನ್ನು ಹೇಳ್ಬೇಕಂತ ಇದ್ದೆ. ಕೆಲವೊಂದು ಕೆಟ್ಟ ಒ~ ಒ~ ಒಳ್ಳೆ ಹವ್ಯಾಸಗಳೇ ಇರುದು ಈಗ ಎಲ್ಲ ಅದ್ದು bad bad hobbies ಅಂತ ಏನು ಕೂಡ ಇಲ್ಲ ಹಾಗೆ.